ರೆಡ್ ಕಲರ್ ಅಲ್ಲಿ ಬರ್ದ್ ಹಾಕ್ಬಿಟ್ಟಿದ್ದಾರೆ ವೈಟ್ ಅಲ್ಲಿ ಬರ್ದಿ--

ನೋ ಐಡಿಯಾ ಅಂದ್ರು ಗೆಟ್ ಐಡಿಯಾ ಸೆರ್ಜಿ ಅಂತ--

ಥಿಂಗ್ಸ್ ಎಲ್ಲ ಮಾಡ್ ಕೊಡ್ತಾರೆ ನಿಮಗೆ. ಅವ್ರ್ ಸ್ಟೈಲ್ ಇವ್ರ್ ಸ್ಟೈಲ್ ಹೀರೋ ಸ್ಟೈಲ್ ವಿರಾಟ್ ಕೊಹ್ಲಿ ಸ್ಟೈಲ್ --

ಅಂದ್ರೆ ಅದ್ರಲ್ ಒಬ್ಬ ಇದ್ದಾನೆ ಕೋಳಿ ಸಾ ಕೋವ್ನು--

ಆಮೇಲೆ ಮುಂದ್ಗಡೆ ಒಬ್ಬ ಬೈಕ್ ಅಲ್ಲಿಕುಂಥ್ಕೊಂಡು--

ಸನ್ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಫ್ರೊಕ್ ಎಲ್ಲ ಹಾಕ್--

ಬಂಗ್ಲಾ ತರ ಇದೆ ಒಳ್ಳೆ ಬೂತ್ ಬಂಗ್ಲಾ ತರ ಇದೆ ಅಲ್ಲಿ ಮದ್ಯದಲ್ಲಿ--

ಆಮೇಲೆ ಫುಲ್ ಶ್ಯಾಮಿಯಾನ ಗಿಮಿಯಾನ ಎಲ್ಲಹಾಕ್--

ಯಾಪ್ ನರ್ಸ್ ಎಲ್ಲಾ ಇರತಾರೆ ಅವ್ರಿಗೆ ತುಂಬಾ ಕಿರಿ ಕಿರಿ ಕೊಡ್ತಾರೆ ಅವ್ರನ್ನ ಸಂಭಾಳಿಸಕ್ಕೆ--